ಕೆರೆಯಲ್ಲಿ ಬೋಟಿಂಗ್ ಮಾಡೋಕ್ ಇರ್ಬಹುದು. ಕೆರೆಯಲ್ಲಿ ಮೀನ್ ಹಿಡೀತಾರೆ. ಆಮೇಲೆ ನಮ್ ಮೈಸೂರಲ್ ತುಂಬಾ ಫೇಮಸ್ ಕುಕ್ರಳ್ಳಿ ಕೆರೆ. ಇದು ತುಂಬಾ ಆಹ್ಹ್ ದೊಡ್ಡ ಆಹ್ಹ್ ಒಂದು ಸರೋವರನ ಇದೆ ಅಂಥ ಹೇಳ್ಬಹುದು.

ಆಹ್ಹ್ ಬ್ಯೂಟಿ ಪ್ರಾಡಕ್ಟ್ ಆಹ್ಹ್ ಅಂಥ ಬಂದ್ರೆ ಇಲ್ಲಿ ಸುಮಾರ್ ಲೈಕ್ ಮೆಡಿಕಲ್ ಸ್ಟೋರ್ ಇಂದ ಹಿಡಿದು ಎಲ್ಲ ಕಡೆ ಸಿಗುತ್ತೆ. ಇನ್ನ ಬ್ಯೂಟಿ ಪಾರ್ಲರ್ ಅಂಥ ಬಂದ್ರೆ ನಮ್ಮ ಮೈಸೂರ ಇನಲ್ಲಿ ತುಂಬಾ ಜಾಗದಲ್ಲಿ-

ಜೆರಾಕ್ಸ್ ಮಾಡ್ಕೊಡತಾರೆ. ಆಹ್ಹ್ ಇದು ಬಂದ್ಬಿಟ್ಟು ಪರ್ ಪಾಡ್ವಾರ್ ಹಳ್ಳಿಯಲ್ಲಿ ಇದೆ. ಆಹ್ಹ್ ಸ್ಟುಡೆಂಟ್ಸ್ ಗಳಿಗೆ ತುಂಬಾ ಹೆಲ್ಪ್ ಆಗ್ತಿದೆ ಗ್ರೀನ್ ಪಾಯಿಂಟ್ ಉ.

ಬಚ್ಪನ್ದು ಒಂದು ಯಾದ್ ಇರತ್ತಲ್ಲ ಬಚ್ಪನ್ದು ಒಂದು ನೆನಪ್ ಇರತ್ತಲ್ಲ ಅದ್ ಕೇಳೋಕೆ ಅಂದ್ರೆ ಒಂದು ನೆನೆಸ್ಕೊಳ್ಳೋಕೆ ಒಂದು ರೀತಿಯ ಖುಷಿ ಎಲ್ಲರಗೂನೂವೆ. ಅದು ನೆನಪುಗಳು ಆಹ್ಹ್ ಎಷ್ಟು ಸಂತೋಷ ಹ್ಮ್ ಕರವಾಗಿದೆ--

ಒಂದೇ ಗಂಡ್ಮಕ್ಳಲ್ಲಿ ಇರ್ಬಹುದು ಒಂಥರಾ ಒಳ್ಳೆ ಕ್ರೇಜ್ . ಈ ಕಾಂತಾರ ಬಂದ್ ಮೇಲಂತೂ ಸಿಕ್ಕಾಪಟ್ಟೆ ಕ್ರೇಜ್ ಆಗ್ ಹೋಗಿದೆ ಯಮಹ ಅದಕ್ಕಿಂಥ ಮುಂಚೆ ಸ್ವಲ್ಪ ಡೌನ್ ಆಗಿತ್ತು. ಈವಾಗ್ ಅಂತೂ ಎಲ್ ನೋಡಿದ್ರು ಯಮಹ ಬೈಕ್ ಗಳು ಯಾರ್ನ ನೋಡಿದ್ರು ಯಮಹ ಬೈಕ್ ಏ ಹತ್ಕೊಂಡ್ ಓಡಾಡ್ತ್--